ಇದರೆಲ್ಲ ಒಳಗಡೆ ಗ್ರಾಹಕರು ಹತ್ತುತ್ತಿದ್ದಾರೆ ಇನ್ನು ಸ್ವಲ್ಪ ಗ್ರಾಹಕರು ಒಳಗಡೆ ಕುಳಿತುಕೊಂಡಿದ್ದಾರೆ.

ಇದರಲ್ಲಿ ಹಡುವಳು ನಿಂತು ಕೊಂಡಿದೆ ಇದರಲ್ಲಿ ಕೆಂಪು ಬಣ್ಣದ ಹಡಗು ಇದೆ ಹಸಿರು ಬಣ್ಣದ ಹಡಗುವಿದೆ.

ಈ ಚಿತ್ರದಲ್ಲಿ ದೇಹವನ್ನು ದಂಡಿಸುವ ಸ್ಥಳವಾಗಿದೆ ಇದರಲ್ಲಿ ಒಂದು ದೊಡ್ಡದಾದ ಕನ್ನಡಿ ಇದೆ ಇದರಲ್ಲಿ ಕುಳಿತು ಮಾಡುವ ಪಿಟೋಪಕರ್ಣಗಳು ಇವೆ.

ಈ ಚಿತ್ರದಲ್ಲಿ ಒಬ್ಬ ಮಹಿಳೆಯು ಕಾಣುತ್ತಿದ್ದಾರೆ ಈ ಕಟ್ಟಡದ ಹೊರಗಡೆ ಮುಸ್ಲಿಮರು ಎಲ್ಲರೂ ಓಡಾಡುತ್ತಿದ್ದಾರೆ.

ಈ ಚಿತ್ರದಲ್ಲಿ ನಾವು ಹೂವಿನ ಸಂತೆಯನ್ನು ಕಾಣುತ್ತಿದ್ದೇವೆ ಇಲ್ಲಿ ಹೂಗಳನ್ನು ಮಾರಾಟ ಮಾಡುತ್ತಿದ್ದಾರೆ.

ಈ ಮಳಿಗೆಯನ್ನು ಚೆನ್ನಾಗಿ ಅಲಂಕರಿಸಿದ್ದಾರೆ ಈ ಚಿತ್ರದಲ್ಲಿ ದ್ದ ಕಾಂಪೌಂಡ್ ಎಫೆಕ್ಟ್ ಎಂಬ ಪುಸ್ತಕ ಕಾಣುತ್ತಿದೆ.

ಈ ಈಜುಕೊಳದ ಪಕ್ಕದಲ್ಲಿ ಒಂದು ದೊಡ್ಡದಾದ ಕಟ್ಟಡ ಕಾಣುತ್ತಿದೆ.

ಸೂಪರ್ ಮಾರ್ಕೆಟ್ ಎಂದು ಕರೆಯುತ್ತಾರೆ ಇಲ್ಲಿ ದ್ವಿಚಕ್ರ ವಾಹನಗಳು ಕಾಣುತ್ತಿವೆ ಈ ಮಳಿಗೆಯಲ್ಲಿ ಮುಂಭಾಗದಲ್ಲಿ ಮನೆಯನ್ನು ಒರೆಸುವಂತಹ ಕಟಸ್ಟ್ ಕಡ್ಡಿಗಳನ್ನ ಇಟ್ಟಿದ್ದಾರೆ.

ಈ ಚಿತ್ರವು ಒಂದು ಪ್ರವಾಸಿ ತಾಣವಾಗಿದೆ ಇದರಲ್ಲಿ ಒಂದು ದೊಡ್ಡದಾದ ಬೆಟ್ಟ ಆ ಬೆಟ್ಟದ ಒಳಗಡೆ ಒಂದು ಸಣ್ಣದಾದ ಕಿಂಡಿಯು ಕಾಣುತ್ತಿದೆ.

ಮಹಿಳೆಯು ವಸ್ತುಗಳನ್ನು ಖರೀದಿಸಿಕೊಂಡು ಹೋಗುತ್ತಿದ್ದಾರೆ ಈಸಿ ಬೈ ಎಂಬ ಫಲಕ ಕಾಣುತ್ತಿದೆ.

ಜಾರುವ ಬಂಡಿಯ ಆಟವನ್ನು ಮಕ್ಕಳೆಲ್ಲರು ಸೇರಿ ತುಂಬಾ ಸಂತೋಷದಿಂದ ಆಟ ಆಡುತ್ತಿದ್ದಾ--